ಮತ್ತು ಆ ಕಾರ್ ನ ಪ್ಲೇಟ್ ಬಿಳಿಯದಾಗಿದ್ದು ಇದು ಹೊಸದಾಗಿದೆ ಇನ್ನೂ ಮತ್ತು ಕಾರ್ ನ ಸುತ್ತಮುತ್ತ ಹಲವಾರು ವಸ್ತುಗಳು ಬಿದ್ದಿರುವುದನ್ನು ನಾವು ಇಲ್ಲಿ ಕಾಣಬಹುದು ಮತ್ತು ಇದು ಮಾರುತಿ ಸುಜುಕಿ ಕಾರ್ ಆಗಿದೆ.

ಈ ರೇಖಾ ಚಿತ್ರದಲ್ಲಿ ನಾವು ಒಂದು ಮನೆಯನ್ನು ಇಳಿಕೆ ಆಕಾರದಲ್ಲಿ ಇಳಿಯುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ರೇಖಾ ಚಿತ್ರದಲ್ಲಿ ನಾವು ಒಂದು ಪಕ್ಷಿಯನ್ನು ಕಾಣಬಹುದು.

ಈ ರೇಖಾ ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿ ಚಹಾ ಮಾರುತ್ತಿರುವುದನ್ನು ಕಾಣಬಹುದು.

ಈ ರೇಖಾ ಚಿತ್ರದಲ್ಲಿ ನಾವು ಸೆಲೆಕ್ಟ್ ಎಂದು ದೊಡ್ಡದಾಗಿ ಕೇಸರಿ ಬಣ್ಣದಿಂದ ಬರೆದಿರುವುದನ್ನು ನೋಡಬಹುದು.

ರೈಟ್ ಸೈಡ್ ತೋರಿಸಿರುದನ್ನು ನಾವು ಕಾಣಬಹುದು ಮತ್ತು ಮಹಿಳೆ ಒಬ್ರು ತಲೀಗೆ ನೋಡಬಹುದು.

ಮತ್ತು ಮೀನು ಮಾರುವವ ಮೀನು ಮಾರುವವರನ್ನು ಮತ್ತು ಅಲ್ಲಿ ತೆಗೆದುಕೊಳ್ಳುವ ವ್ಯಕ್ತಿಯನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಈ --

ಸುತ್ತ ಮುತ್ತಲು ಹೂವಿನಿಂದ ಡಿಸೈನ್ ಮಾಡಿದ್ರು ಮಾಡಿರುವುದನ್ನು ಇಲ್ಲಿ ನೋಡಬಹುದು.

ಕಾರ್ ನಿಂದೆ ಕೆ_ಎ ಟ್ವೆಂಟಿ ಎಂ_ಎ ಇಂದು ಬರೆಯಲಾಗಿದೆ ಮತ್ತು ಅಲ್ಲಿ ಕಾರಿ ನ ರಿಪೇರಿ ಮಾಡುತ್ತಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು.

ಈ ಮೇಲಿನ ರೇಖಾಚಿತ್ರದಲ್ಲಿ ನಾವು ಹಲವಾರು ವ್ಯಕ್ತಿಗಳ ಫೋಟೋ ವನ್ನ ಕಾಣಬಹುದು ಮತ್ತು ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಫೋಟೋ ವನ್ನು ನಾವು ಇಲ್ಲಿ ಕಾಣಬಹುದು.

ನೀಲಿ ಚಾಕಲೇಟ್ ಹಳದಿ ಬಣ್ಣದ ಡ್ರೆಸ್ ಗಳನ್ನು ನಾವು ಇಲ್ಲಿ ಕಾಣಬಹು --

ಅಲ್ಲಿ ಇಬ್ಬರು ವ್ಯಕ್ತಿಗಳು ಇರುವುದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು ಮತ್ತು ಸುತ್ತಲೂ ಕುಳಿತುಕೊಳ್ಳಲು ಬಿಳಿ ಬಣ್ಣ ಹಚ್ಚಿರುವ ಕಟ್ಟೆ ಆಕಾರವನ್ನು ನೋಡಬಹುದು.